ಅಬ್ಬಬ್ಬಾ ದೇವಸ್ಥಾನ ಬಾರಿ ಐತಪ್ಪ ಮಸ್ತ್ ಐತೆ ನೋಡಕ್ ಬಾರಿ ಚಂದ್ ಐತೆ ದೇವಸ್ಥಾನ.

ಎಲ್ಲಿ ಐತಿ ಅಂತ ಗೊತ್ತಿಲ್ಲ ಆದರೂ ನೋಡಕೆ ಚಂದ್ ಐತಿ ಮಸ್ತ್ ಐತಿ ಬಾರಿ ಐತಿ ಸೂಪರ್ ಐತಿ.

ಚಂದ್ ಐತಿ ಮಸ್ತ್ ಬಾರಿ ಐತಿ ಏನೇನೋ ಗುಂಡು ಗುಂಡನ್ನು ಇಟ್ಟಾರೆ ಏನೈತಿ ಗೊತ್ತಿಲ್ಲ ಡೆಕೋರೇಷನ್ ಮಾತ್ರ ಲುಕ್ ಮಾತ್ರ ಬಾರಿ ಚಂದ್ ಐತಿ ನೋಡಕೆ ಮಸ್ತ್ ಬೆಂಕಿ ಐತಿ ಮನೆಯವರಿಗೆ ಬಾರಿ ಇಷ್ಟ ಆಯಿತು ಇದು ಇದನ್ನ ನೋಡಕ ಹೋಗನ್ಸ್ತ.

ಕೊಲ್ಲಾಗ್ ಹೂವಿನ ಹಾರ ಹಾಕ್ಯರ. ಹೂವಿನ ಹಾರ ಒಣಗೈತಿ. ನೋಡಕ ಮಸ್ತ್ ಐತಿ ಯಲ್ಲನು ಡೆಕೋರೇಷನ್ ಸುತ್ತು ಗಿಡ ಗಿಡ ಹಚ್ಚ್ಯಾರ್ ಮಸ್ತ್ ಮಾಡ್ಯಾರ ನೋಡಕ್ ಚಂದ್ ಐತಿ ಭ್ಯಂಕಿ ಐತಿ. ಸೂಪರ್ ಲವ್ಲಿ ವಂಡರ್ಫುಲ್ ಆಗೈ--

ಬಾರಿ ಚಂದ್ ಐತೆ ಪ್ಪಾ ನೋಡಕೆ ಬಾರಿ ಚಂದ್ ಮಸ್ತ್ ಸೂಪರ್ ಐತಪ್ಪ ಹೇ ಸೂಳೆಮಗಂದು ನೋಡಕೆ ಮಸ್ತ್ ಐತೆ ಗಿಚ್ಚಿ ಗಿಲಿ ಗಿಲಿ ಅಯ್ತಿ ಪೇಂಟಿಂಗ್ ಗಿಂಟಿಂಗ್ ಒಂದಿಟು ಎನು ಅಗಿಲ್ಲಪಾ ಮನಗಂಡ ಐತಪ.

ಮಸ್ತ್ ಬೆಂಕಿ ಐತೆ ಮನಗಂಡ್ ಗೀಚ್ ಗಿಲಿ ಗಿಲಿ ಬಾರಿ ಸೂಪರ್ ಏನ ಡಿಸೈನ್ ಡಿಸೈನ್ ಇಟ್ಟಾರೆ ಬಾಕ್ಸ್ ಗೀಕ್ಸ್ ಅಬಬಾ ಮಸ್ತ್ ಐತೆಪ್ಪ .]

ಇತ್ಲಾಗೊಂದು ಬಾರಿ ಐತಪ್ಪ ಎದುರು ಮೆಷಿನ್ ಅಂತ ಗೊತ್ತಾ ಗ್ಲೇದಿ

ಓ ಇದು ಯಾವುದೊ ದೇವಸ್ಥಾನ ಅನಿಸ್ತಾಯಿತಿ ನೋಡಕೆ ಚಂದ ಐತಿ ಬಾರಿ ಚಲೋ ಐತಿ ಸೂಪರ್ ಐತಿ ಬೆಂಕಿ ಐತಿ.

ಎನೊ ಗಾರ್ಡನ್ ಗಪ್ಲೆ ಕಣ್ಸತ್ ಇದು ನೋಡಕೆ ಗಾರ್ಡನ್ ಅಂತ ತಿಳ್ಕೊಂಡಿನಿ ನೋಡಕ್ ಚಂದ ಬಾರಿ ಮಸ್ತ್ ಮಸ್ತ್ ಸೂಪರ್ ಐತಿ ಗಾರ್ಡನ್ ಈ ಬಿಲ್ಡಿಂಗ್ ಗಿಲ್ಡಿನ್ಗ್ ಮಸ್ತ್ ಚೆನ್ನಾಗೈತೆ ಚಲೋ ಐತಿ ನೋಡಕೆ ಮಸ್ತ್ ಐತಿ.